ಹಾಗೆ ಈಗಿನ ಇದರಲ್ಲಿ ತುಂಬಾ ಜನ ಅಪ್ಪ ಅಮ್ಮನನ್ನು ಆ ಬಿಡುದ ಅಥವಾ ಎಲ್ಯಾದ್ರು ವೃದ್ದಾಶ್ರಮಕ್ಕೆ ಸೇರಿಸುದ ಅಂತದ್ದೇ ಮಾಡ್ತಾರಲ್ಲ ಹೆಚ್ಚು ಈಗ ಹೆಚ್ಚು paper ಅಲ್ಲೆಲ್ಲ ನೋಡಿದ್ರೆ ಕಾಣ್ತದೆ. ಹೌದು ಎಲ್ಲಾರು ತನ್ನ ತನ್ನ ಹೆಂಡತಿಯರ ಮಾತು ಕೇಳಿ.

ಅವರ ಖರ್ಚುಗಳ್ನ ನೋಡೋಕೆ ಆಗಲ್ಲ ಅಂತ ವೃದ್ದಾಶ್ರಮಕ್ಕೆ road ಅಲ್ಲಿ ಅಲ್ಲಿ ಇಲ್ಲಿ ಅಂತ ಬಿಟ್ಬಿಡ್ತಾರೆ. ಅನಿಸಬೇಕಾಲ್ವಾ? So ಅವ್ರು ಕಷ್ಟ ಪಟ್ಟಿ ಬೆಳ್ಸಿದ್ದಾರೆ ಅವ್ ಅದು ಅವ್ರು ಅವರ ಸ್ಥಾನದಲ್ಲಿ ಇದ್ದಾಗ ಅವ್ರು ಅವ್ರುಗಂಗ್ ಮಾಡುದಾಗ ಹೆಂಗ್ ಇರುತ್ತಲ್ಲ. ಅದಕ್ಕೆ ಹೆಂಡ್ತಿಯ ಮಾತು ಕೇಳಬಾರ್ದು ಮನಸ್ಸಿನ ಮಾತು ಕೇಳಬೇಕು ಅಂತ ಹೇಳೋದು.

ಸರಿ ಅಕ್ಷತಾ ಇನ್ನೊಂದ್ಸಲ ಮಾತಾಡುವ.

ಹಾ free ಇದ್ದೇವೆ ಎಂತಾ free ಯಾ ಎಂತಾ ಕೆಲ್ಸ.

ಎಷ್ಟು ಕೆಲ್ಸ ಅದು ಭತ್ತ ಬರ್ಬೇಕು ಅದು ಮಾಡ್ಬೇಕು ಎಂತಾ ಮಾಡುದೆಂತಿಲ್ಲ.

ಹೂ ಇಲ್ಲಾ ಇಲ್ಲಾ ನಮ್ದು ಆಗ್ಲಿಲ್ಲಾ ನಮ್ದು ಎಷ್ಟು ಜನ್ರಿಲ್ಲ ಕೆಲ್ಸ ಇಲ್ಲಾ.

ಹ್ಮ್ ಹೊಸ ವರ್ಷ ಬರ್ತುನ್ಟಲ್ಲ tension ಎಲ್ಲಾ ಬಿಟ್ಟು ಒಂದು ನಾಲ್ಕು ದಿನ free ಮಾಡಿ. ಹೊಸ ವರ್ಷ ಬಂದಂದೇ ಯಾವಾಗ್ಲೂ ಇದ್ದದ್ದೆ ಹೊಸ ವರ್ಷ ನಮ್ಗೆ ಯಾವಾಗ್ಲೂ ಈ ಹೊಸ ವರ್ಷವೇ ನಮ್ಮಂತ ಬಡವರಿಗೆ ಎಲ್ಲಿ ಹೊಸ ವರ್ಷ ಅದು ಶ್ರೀಮಂತರಿಗೆ ಆಯ್ತು. ಹಾಗೆ ಅಂತ ಇಲ್ಲಾರಿ ಅದು ಎಂತ ಗೊತ್ತುಂಟಾ ನಿಮ್ಗೆ ಇಡಿ ವರ್ಷವಿಡಿ ಅದೇ ಅಂತ ಹೇಳ್ತಿದ್ರಿ ಒಂದ್ ನಾಲ್ಕು ದಿನ free ಮಾಡಿ ಸ್ವಲ್ಪ relax ಮಾಡ್ಕೊಳ್ಳಿ ಎಲ್ಲರೂ tour ವೀರ್ ಹೋಗಿ ಒಂದ್ ಗಮ್ಮತ್ ಮಾಡಿ ಬರುವ. ಅಲಾ ಹೌದು ನೀವ್ ಹೇಳಿದು ಸರಿ ಇದೆ ಮತ್ತೆ tour ಯಾದ್ರೆ ಹೋಗಿ ಬರೋಣ ನಮ್ಗೆ ಮನೆಯಲ್ಲಿ ಕೂತು ಕೂತು ಬೋರಾಗಿದೆ ಅದೇ ಜನ ಅದೇ ಬೈಗುಳ ಅದೇ ಮನೆಯಲ್ಲಿ ಕಾಟ ಒಂದ್ಸಲಾ ಹೋಗಿ ಬರ್ವಾನ ನಾವು? ಒಂದು ಕೆಲ್ಸ ಮಾಡುವ ನಾವು ಇಲ್ನೋಡಿ ಎಲ್ಲೊಂದು place set ಮಾಡಿ ನಿಮ್ಮ ಅವರಿಗೆಲ್ಲಾ ಕೆಲವರ ದೋಸ್ತೆಲ್ಲಾ ಇದ್ರಲ್ಲಾ ಅವ್ರನ್ನು ಕರ್ಕೊಳ್ಳಿ ನಾನು ನಾವ್ ಇಲ್ಲಿ ಕೆಲವ್ ಕರ್ಕೊಳ್ತೇನೆ ಒಂದ್ set ಮಾಡಿ ಒಂದ್ place final ಮಾಡುವ. ಅಲಾ ಹೌದು ಒಂದ್ಸಲ ಹೋಗಿ ಬರುವ ಒಂದು tourist ಜನ ಜನ set ಮಾಡ್ತೆ ಬೇಕಾದ್ರೆ ಆಯ್ತಾ. ತುಂಬಾ ದೂರಾ ಎಲ್ಲಾ ಬೇಡ ಯಾಕೆಂತಂದ್ರೆ ತುಂಬಾ ದೂರ ಹೋದ್ರು ಮತ್ತೆ ತುಂಬಾ journey ನಮ್ಗೆ ಜಾಸ್ತಿಯಾಗ್ತದೆ ಅಲ್ಲಾ ತುಂಬಾ ದೂರ ಹೋಗ್ವಾ ತುಂಬಾ ದೂರ ಹೋದ್ರೆ ನಮ್ಗೆ ಚುರು enjoy ಆಗುದು ಇದು ಹತ್ರ ಹತ್ರ ಹೋದ್ರೆ ಎಂತ ತುಂಬಾ ದೂರ ಹೋಗ್ಬಾರ್ದು ಸದರ್ನ ಒಂದ್ surrounding ಒಂದ್ ನೂರು Kilometer ಒಳಗಡೆ ಆಕಡೆ ಇದ್ರೆ.

Hundred kilometer ಒಳ್ಗಡೆ ಯಾಕಂದ್ರೆ ಇಳ್ದಿದ್ರೆ ನಮ್ಗೆ journey ಯೇ ಜಾಸ್ತಿಯಾಗುತ್ತೆ.

ಆಯ್ತಾ ಒಂದು ಕೆಲ್ಸ ಮಾಡುವ ಇಲ್ಲಿ ಇಚಿಗೆ ಮುರ್ಡೇಶ್ವರ ಇದೆ ಆಚಿಗೆ ಮಲ್ಪೆ ಇದೆ ಆಚಿಗೆ ಶಶಿ ಹಿತ್ಲಿದೆ ಇಲ್ಲಿದ್ರೆ ಮೇಲೆ ಘಟ್ಟಾ side ಲ್ಲೂ ಹೋಗ್ಬಹುದು ಹಾ ಯಾವ್ದಾದ್ರೊಂದು plan ಇದ್ರೆ ಮಾಡಿ ಇಲ್ಲಾದ್ರೆ.

ಮುರ್ಡೇಶ್ವರ ಹೋಗಿ ಬರ್ವೊನಾ ಚೆನ್ನಾಗಿದೆ ಪ್ಲೇಸ್ ಆಕಡೆ. ಮುರ್ಡೇಶ್ವರ ಅಂದ್ರೆ ಅಲ್ಲಿ ಕಾಲಿ ಸಮುದ್ರ ಮಾತ್ರ ಇನ್ನೊಂದು ಕೆಲ್ಸ ಮಾಡ್ಬಹುದು ನಾವ್ ಏನಂದ್ರೆ ಹೇಳಿದ್ರೆ ಸೀದಾ ಕೊಡಚಾದ್ರಿ ಹೋಗ್ಬಹುದು ಮುರ್ಡೇಶ್ವರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು time ಇದ್ ಮಾಡಿ ಆಮೇಲೆ ಸೀದಾ ಕೊಡಚಾದ್ರಿ ಹೋದ್ರೆ ಅಲ್ಲಿ ಮೇಲ್ ಗಡೆ stay ಮಾಡ್ಲಿಕಾಗ್ತದೆ ಅದು quarters ಎಲ್ಲಾ ಇದೆ ಅಲ್ಲಿ.

ಹಾ ಅಲ್ಲಿ ಬೇಕಾದ್ರೆ stay ಮಾಡ್ಬಹುದು ಒಳ್ಳೆ place ಒಳ್ಳೆ ಗಮ್ಮತ್ತಾಗತ್ತೆ ಸ್ವಲ್ಪ relax ಆಗತ್ತೆ ಒಳ್ಳೆ ಮೋಡ fog ಎಲ್ಲಾ ಬರ್ತದೆ. Night ಎಲ್ಲಾ holt ಮಾಡಿ ಒಂದು camp fire ಎಲ್ಲಾ ಮಾಡಿ ಗಮ್ಮತ್‌ ಮಾಡಿ dance ಎಲ್ಲಾ ಮಾಡಿ ಒಳ್ಳೆ ಊಟ ಬಿಟ್ಟು ಎಲ್ಲಾ ಮಾಡಿ ಅಲ್ ಮನೆಯಿದೆ ದೇವಸ್ಥಾನ ಇದೆ ಆಯ್ತಾ ಕೆರೆ ಇದೆ ಅಷ್ಟು ಮೇಲ್ ಗಡೆ.

ಹಾ ಅಲ್ಲಿ ಕೆರೆಯಿದೆ ಅಷ್ಟೂ ಮೇಲ್ ಗಡೆ ಕೆರೆಯಿದೆ ಆ ಪರ್ವತದ ಮೇಲ್ ಗಡೆ ಆಲ್ಲಿಯೆಲ್ಲ ಹೋಗಿ.

Food ಎಲ್ಲ ತಗೊಂಡು ಹೋಗ್ಬಹುದು ನಾವು food ಎಲ್ಲ ತಗೊಂಡು ಹೋಗ್ಬಹುದು ಅತ್ವಾ ಅಲ್ಲಿ ತರ್ಸಲಿಕೆ ಬೇರೆ ವ್ಯವಸ್ತೆ ಮಾಡ್ಬಹುದು ಅಲ್ಲಿ vehicle ಇದೆ ಬರ್ತದೆ. ಫುಡ್ಡೆಲ್ಲ ಇಟ್ಕೊಂಡು ಹೋಗುದುಬೇಡ ಅಲ್ಲೇ ಇರ್ತ್ತದೆ ಅಲ್ಲಾ ಪುನಃ ಎಂತಕ್ಕೆ . ಅಲ್ಲಿದು food ಏನೋ ಗೊತ್ತಾ ಅಲ್ಲಿ non veg ವಿನ್ veg ಎಂತ ಇರುದಿಲ್ಲ but ಅವ್ರದ್ದು ಏನೋ ಒಂದು ಭಟ್ರ ಮನೆಯಿದೆ ಅಲ್ಲಿ ಅವರಿಗೆ ಹೇಳಿದ್ರೆ ಒಂದು ಊಟದ ವ್ಯವಸ್ತೆ ಮಾಡ್ತಾರೆ ಮತ್ತೆ ಈಗ ಅವ್ರುದೆಲ್ಲಾ ಊಟ ನಮ್ಗೆ ಇಡಿಸ್ತಿಲ್ಲರಿ.

ಅದಕ್ಕೆ ನಮ್ಗೆ ಬೇಕಾದ್ರೆ ನಾವು ಕೆಳಗಡೇಯಿಂದಾನೆ ತಕೊಂಡ್ ಮೇಲೆ ಹೋಗ್ಬೇಕಾಗ್ತೆ.

ಹೌದು ಅದು vehicle ಲಲ್ಲೂ ಹೋದ್ರು ಒಂಬತ್ತು Kilometer ಅರಾಗತ್ತೆ ನಾವು ಬರಿ walk ಮಾಡ್ಕೊಂಡು ಹೋದ್ರೆ ಅಹ್ ಸ್ವಲ್ಪ Kilometer ಕಡಿಮೆಯಾಗ್ತದೆ ಆದ್ರೆ ಸಿಕ್ಕಾಪಟ್ಟೆ tired ಅಗಾತ್ರಿ.

ಹಮ್ಮ್ ಹಾಗಾಗಿ ಅಹ್ ನೀವ್ ಒಂದು plan ಮಾಡಿ ನಾವ್ ಎಲ್ಲಾ ಒಟ್ ಸೇರಿ ಹೋಗೂದಾದ್ರೆ ಜನ ಎಷ್ಟಾಗ್ತದೆ ಅದು food ಅದೆಲ್ಲಾ ತಕೊಂಡು ಹೋಗ್ಬೇಕು ಮತ್ತೆ place ಎಲ್ಲಾ ಉಂಟಲ್ಲಾ super place ಅಲ್ಲಿ ಮುರ್ಡೇಶ್ವರ ಹೋಗಿ ಹೀಗೆ ಒಂದು ವಯಾ ಮುರ್ಡೇಶ್ವರ ಹೀಗೆಲ್ಲಾ ಹೋಗಿ ಕೊಲ್ಲೂರು ಹೋಗಿ. ಹಾಗೆ ಮೇಲ್ ಕಡೆ ಹೋಗಿ ಅಲ್ಲಿ ಕೊಡಚಾದ್ರಿಲ್ಲಿ ಗ್ರೂಪ್ ಖುಷಿ ಗಮ್ಮತ್ ಮಾಡಿ ಆಮೇಲೆ ರಿಟರ್ನ್ ಬರುವಾಗ ಬೇಕಾದ್ರೆ ಬೇರೆ ಮಾವಿನಕಟ್ಟೆ ಅಲ್ಲೆಲ್ಲಾ ಹೋಗಿ ಮತ್ತೆ ದೇವಸ್ಥಾನಕ್ಕೆ ಬೇಕಾದ್ರೆ ಎಲ್ಲಾ ಹೋಗಿ ಬರುದಿದ್ರೆ ಬರ್ಬಹುದು. ಅಲಾ ಹೋಗಿ ಬರ್ವ ಒಂದ್ಸಲ ಏನು ಏನ್ ಹೇಳ್ತೀರಾ? ನೋಡಿ ನೀವು ನಿಮ್ಮ ಸ್ನೇಹ ಕೆಲವರ ಸ್ನೇಹಿತರೆಲ್ಲಾ ಇದ್ರೆ ತಕೊಳ್ಳಿ ಒಂದು ಸ್ವಲ್ಪ ನಮ್ಗೆ set ಆಗುವರೆಗೆ ಕರ್ಕೊಳ್ಳಿ. ಅಲಾ ಹೌದು ಎಲ್ರ ಕರ್ಕೊಂಡ್ ಬಂದ್ರೆ ಮತ್ತೆ . ಹಾ ಕಿರಿ ಕಿರಿ ಜನ ಎಲ್ಲಾ ಬಂದ್ರೆ ಮತ್ತೆ ಎಲ್ಲಾದೆ ಕಿರಿ ಕಿರಿ ಆಗ್ತದೆ.

ಅವ್ರೆಲ್ಲಾ fruits ಗಳನ್ನ ಅವ್ರೆ ತೊಗೊಳುದು ಮತ್ತೆ ಅಲ್ಲಿ ಒಳ್ಳೆ ರೀತಿಯಲ್ಲಿ ಒಂದ್ camp fire ಎಲ್ಲಾ ಹಾಕಿ dance ಗಿನ್ಸ್ ಎಲ್ಲಾ ಮಾಡಿ DJ ವಿಜೆ ಏನಿದ್ರು sound ಏನ್ ತಗೋಲ್ವಾ.

ಹ್ಮ್ ಮಾತಾಡುವ ಒಂದು ಎರಡು ಗಾಡಿ ಜನ ಹೋಗುಹಾಗೆ ಮಾಡುದು. ಹೇ ಎರಡು ಗಾಡಿ ಬೇಡ ಒಂದು ಗಾಡಿ ಸಾಕು ಮತ್ತೆ petrol ಖರ್ಚಿಗೆಲ್ಲ ಯಾರ್ ಕೊಡ್ತಾರೆ ಅದಕ್ಕೆ ಹಣ ಹಣ ಕೊಡ್ಬೇಕು ಒಂದು ಗಾಡಿ ಸಾಕು. ಜನ ಜನ ಎಷ್ಟಾಗ್ತದೆ ನೋಡ್ವಾ ನಿಮ್ದು ಏಷ್ಟು ಜನ ಆಗ್ತಾರೆ ನಮ್ದು ಎಷ್ಟು ಜನ ಆಗ್ತಾರೆ ಎಲ್ಲ ಒಟ್ಟು ಸೇರಿ.

ಹ್ಮ್ ಹೋಗ್ಬಹುದು ಹೋಗ್ಬಹುದು ಒಳ್ಳೆ ಪ್ಲೇಸ್ ಎಲ್ಲಾ ಇದೆಯಲ್ಲಾ ಒಂದು ನೆನಪಲ್ಲಿ ಒಳ್ದೋಯಿತು ನೀವ್ ಒಂದು ಕೆಲ್ಸ ಮಾಡಿ ಅವರಿಗೆ ನಿಮ್ಮ ಸ್ನೇಹವರಿಗೆ phone ಮಾಡಿ ಕೇಳಿ. ಏ ನಮ್ಮಾ ದೋಸ್ತೆಲ್ಲಾ ಬ್ಯುಸಿಯಾಗಿ ಇರ್ತರಪ್ಪಾ ನಿಮ್ ನಿಮ್ ನೀವೆ ಜಾಸ್ತಿ ತಗೊಳ್ಸ್ಬೇಕು ನಮ್ದು ಏನೂ ಜಾಸ್ತಿ. ನಮ್ದು ಬರ್ತಾರೆ ನಮ್ಮ friends set ಮಾಡ್ತೇನೆ ನೀವ್ ಒಂದು ಐದ್ ಆರ್ ಜನ set ಮಾಡಿ ಒಂದ್ ಹತ್ತು ಹದಿನೈದು ಜನಕಿಂತ ಕಮ್ಮಿ ಬೇಡ ಹತ್ತು ಹದಿನೈದಕ್ಕಿಂತ ಜಾಸ್ತಿನು ಬೇಡ ಹಾಗೆ. ಅಲ ಹೌದು ಹತ್ತು ಹತ್ತು ಮಂದಿ ಸಾಕು ಜಾಸ್ತಿ ಅಂದ್ರೆ.

ಒಂದು ಕೆಲ್ಸ ಮಾಡಿ ಇವತ್ತು ಸಂಜೆ ನಂಗೆ ಒಂದ್‌ಸ್ವಲ್ಪ ಮಾತಾಡಿ phone ಮಾಡಿ ಆಯ್ತಾ. ಅಲ ಹ ಹೌದು ಸಂಜೆ ನಾ phone ಮಾಡಿ ಹೇಳ್ತೇನೆ ಏನು ಎಷ್ಟು ಜನ ಬರ್ಬೆಕು ಅಂತ.

ಹ okay okay ಅದು ನಾವ್ set ಮಾಡಿ ಮತ್ತೆ ಮಾತಾಡುವ ಆಯ್ತಾ.

ಹೌದು ಧೀರಜ್ ಹೇಳು ಗೊತ್ತಾಯಿತು ಧೀರಜ್ ಅಲಾ? ಹೌದೌದು ನಾನೆ ಮತ್ತೆ ಹೇಗಿದ್ದೀಯ?

ನಾವ್ ಚೆನ್ನಾಗಿದ್ದೇವೆ ಮತ್ತೆ ಈಗ college ಎಲ್ಲ ಹೇಗೆ ನಡೀತಾ ಇದೆ.

ಹಾ ಆಗ್ತಾ ಉಂಟು ನಿನ್ ಈಗ ಎಲ್ಲಿ college ? ನಾನ್ ಈಗ final year degree ಅಲ್ಲಾ ಇಲ್ಲಿ ಕಾಪು ಅಲ್ಲಿ ಹೌದು hello ನಿನ್ ಈಗ ಎಲ್ಲಿ ಹೋಗ್ತಿದ್ದಿ?

Mangalore ಅಲ್ಲಿಯ ಸಿಗದೇ ಸುಮಾರ್ ಸಮಯ ಆಯ್ತ್ ಅಲ್ಲಾ ಮಾರಾಯ ಹೇಗಿದ್ಯಾ?

ನಾವ್ ಚೆನ್ನಾಗಿದ್ದೇವೆ ಹೇಗಿದೆ ಎಲ್ಲ college ಅಲ್ಲಿ ನಡೀತಾ ಇದೆಯಾ ಚೆನ್ನಾಗಿ.

ಹಾ ಚೆನ್ನಾಗಿ ನಡೀತಾ ಇದೆ ಮತ್ತೆ ನನ್ friends ಎಲ್ಲ ಇದ್ದಾರೆ ಕಾಪುಲಿ ಸಿಕ್ಕಿದ್ರಾ ಕಾಪು ಅಲ್ಲಿ. ಹೊ ಹೌದು ನಮ್ಗೆ ಸಿಕ್ಕಿದ್ದಾರೆ ನಿನ್ ಒಂದು ಸಿಗದೇ ಸುಮಾರ್ ಸಮಯ ಆಯ್ತು ಈಗ ನಮ್ಗೆ.

ನನ್ friends company ಮಾಡಿ ಕೊಡ್ಬಹುದ್ ಧೀರಜ್ ಅಂತ ಇದಾನೆ ನನ್ನ friend ಅಂತ ಹೇಳಿ ಮಾಡಿಕೊಡ್ಬಹುದು .

ವಿಷ್ಯ ಅಂದ್ರೆ ನಂಗೊಂದು PC ತಗೋಳಿಕ್ಕೆ ಇತ್ತು ಅದ್ರ ಬಗ್ಗೆ ಕೇಲಿಕ್ಕೆ ನಿನ್ ಹತ್ರ ನಿನ್ ಅದ್ರಲೆಲ್ಲಾ expert ಅಲ ಮಾರಾಯ. ಒಹ್ ಹಾಗೇನಿಲ್ಲ computer ತಗೋತಿಯ ? ಹೌದು ನಂಗೆ education ಬಗ್ಗೆ ಹಾ laptop ತೆಗಿಯೋದ ಮನೆ ಅಲ್ಲಿ ಉಪಯೋಗಿಸಲಿಕ್ಕೆ desktop ತೆಗಿಯೋದ. ಹಾ coding ಎಲ್ಲ ಬೇಕಿತ್ತು ನಮ್ಗೆ ಈಗೆಲ್ಲ ಅದು ಅಲ್ಲ new technology ಅಲ್ಲ ಅದು ಬೇಕಿತ್ತು ಅದಕ್ಕೆ ಕೇಲಿಕ್ಕೆ ಯಾವ್ದು ಚೆನ್ನಾಗಿರ್ಬೋದು

ಹೌದೌದು project ಎಲ್ಲ ಮಾಡ್ಬೇಕು ನಂಗೆ carry ಮಾಡ್ಲಿಕ್ಕೆಲ್ಲ ಬೇಕು files ಎಲ್ಲ.

ಹೌದ main budget ಎಷ್ಟು? ನಂಗೆ budget ಅಂದ್ರೆ ಒಂದ್ ಆರವತ್ತು ಸಾವಿರ ಇದೆ ಅದ್ರೊಳಗೆ ಆಗ್ಬಹುದಾ. ಹ ನೀನು ಅಂದ್ರೆ ನಾನ್ ಹೇಳೋದ್ ಇಷ್ಟೇ ನಿಂಗೆ file ಅನ್ನು ಒಂದ್ ಕಡೆ ಇಂದ ಇನ್ನೊಂದ್ ಕಡೆಗೆ ತಗೊಂಡ್ ಹೋಗೂದಾದ್ರೆ ಅಂತ ಯೋಜನೆಗಳ್ ಇದ್ರೆ ನಿನ್ laptop ತೆಗಿಯುದ್ ಒಳ್ಳೇದು. ಹೌದು laptop ಗೆ ಖರ್ಚು ಎಸ್ಟ್ ಆಗ್ಬಹುದು ಅಲ್ಲೇ work ಮಾಡಿ ಅಲ್ಲೇ save ಮಾಡಿ ಅಲ್ಲೇ ಕಲ್ಯುದಾದ್ರೆ desktop ತಗೋಳೋದು ಒಳ್ಳೇದು . ಹೌದು ನಂಗೆ ಅಲ್ಲೇ ಕಲೀಬಹುದು ನಂಗೆ ಮನೇಲಿ use ಮಾಡ್ಲಿಕ್ಕೆ ಅಂದ್ರೆ.

File ಅನ್ನು ತಗೊಂಡ್ ಹೋಗೋದಾದ್ರೆ Pendrive ಅಲ್ ಆಗ್ಬಹುದಲ್ಲ.

ಹಾ ಅದ್ರಲ್ಲಿ ತಗೊಂಡ್ ಹೋಗ್ಬಹುದು ಇಲ್ಲದಿದ್ರೆ ನೀವು ತಗೊಂಡ್ ಹೋಗ್ಲಿಕ್ಕೆ ಇಲ್ಲ ಅಂದ್ರೆ ನಿನ್ desktop ನೋಡ್ಬಹುದಲಾ? ಹಾ ಅಲ್ಲಾ desktop ಆದ್ರೆ ನಮ್ಗೆ ಕಡಿಮೆ ಖರ್ಚ್ ಅಲ್ ಆಗ್ತದಾ. ಹೌದು ಹೌದು ಹೌದು ಹೌದು ಇದಕ್ಕೆ ಹೋಲಿಸಿದ್ರೆ laptop ಗೆ ಹೋಲ್ಸಿದ್ರೆ ನಿಮ್ಗೆ desktop ಸ್ವಲ್ಪ ಕಡಿಮೇಲಿ ಸಿಗ್ತದೆ. ಹಾ ಅದ್ರಲ್ಲಿ RAM ಎಲ್ಲ ಇದೆ ಅಲ್ಲ RAM ಮತ್ತೆ ROM ಅದ್ರ ಬಗ್ಗೆ ಸ್ವಲ್ಪ ಹೇಳು ಅಂತೆ ನನ್ಗೆ. Ram ಅಂದ್ರೆ ಈಗ ಕನಿಷ್ಠ ಅಂದ್ರೆ ವಿದ್ಯಾರ್ಥಿಗಳಿಗೆ ಅದು use ಮಾಡೋದ್ ಆದ್ರೆ ಒಂದ್ eight GB ಆದ್ರೂ ಬೇಕಾಗ್ತದೆ. ಹೌದಾ eight GB ಅಲ್ ಚೆನ್ನಾಗಿ run ಆಗ್ತದೆ ಅಲ್ಲ. ಹಾ ಯಾವ್ದು? Storage storage. One TB One TB ಬೇಕಾಗ್ತದೆ. ಸಾಕಾಗ್ತದಾ ಮತ್ತೆ ನಮ್ಗೆ graphics ಹೇಳ್ತಾರಲ್ಲ ಅದೆಲ್ಲಾ ಬೇಕಾ ನಮ್ಗೆಲ್ಲ.

ಅದು software separate software ಬರ್ತದೆ ಅದ್ಕೆ . ಹೌದು ಅದು ಬೇಡ ಅಲ್ಲಾ ನಮ್ಗೆ .

ಅದು ನಿನ್ನ ಅಹ್ ಪಠ್ಯ ಪುಸ್ತಕದಲ್ಲಿ ಇದ್ದಾಗೆ ನೀನು ಅದನ್ನು download ಮಾಡ್ಕೊಂಡು ಉಪಯೋಗಿಸಬೇಕು . ಹೌದು ಅದೆಲ್ಲ ಆಗೋದ್ ಆದ್ರೆ budget ಸ್ವಲ್ಪ ಜಾಸ್ತಿ ಆಗ್ತದಾ.

ಇಲ್ಲ ಅದು software download ಮಾಡುವವ್ರತ್ರ ಕೇಳ್ಬೇಕಾಗ್ತದೆ ಎಷ್ಟ್ ಆಗತ್ತಂತ. ಹೌದಾ ನಿಂಗೆ ಯಾರ್ ಪರಿಚಯದವ್ರು ಇದ್ರೆ ಹೇಳ್ ಮಾರಾಯ ನಂಗೆ. ಹಾ ಹೇಳ್ತೇನೆ ಹೇಳ್ತೇನೆ ಪರಿಚಯ ಇದ್ದವ್ರ್ಡ್ ಹೇಳ್ತೇನೆ. ನಾನ್ ಮತ್ತೆ ನಿನ್ಗೆ ಇನ್ನೊಮ್ಮೆ call ಮಾಡ್ತೇನೆ ಆಗ ಹೇಳ್ತಿ ಅಲ್ಲ ಒಂದು list ಮಾಡಿಕೊಡು ನಂಗೆ ಯಾವದೆಲ್ಲ ಬೇಕಂತ.

ನಂಗೊಂದು call ಬರ್ತಾ ಇದೆ ಮತ್ತೆ ಮಾಡ್ತೇನೆ ಆಯ್ತಾ. ಹೌದ ಆಯ್ತ್ ಆಯ್ತ್ ಮತ್ತೆ ನಾನು call ಮಾಡ್ತೇನೆ okay bye.

ಆಹ್ ಏನ ಮಾಡಾತಿ ಅಕ್ಕ ಅರಾಮ ಎಲ್ಲ?